ಒಂದ್ ವೇಳೆ ಇವು ಗಡಿ ನಿಲ್ಲತಂದ್ರೆ ಒಂದ್ ಗಾಡಿ ಇಂದ ಇನ್ನೊಂದ್ ಗಾಡಿ ಆಕ್ಸಿಡೆಂಟ್ ಆಗತೈತಿ. ಅದಕ್ಕ ಟ್ರಾಫಿಕ್ ಸಿಗ್ನಲ್ ಅಂತ ರೂಲ್ ಬಂದಿದು. ಸೊ ಇದ ಬಹಳ ಇಂಪಾರ್ಟೆಂಟ್ ಆಗೈತಿ.

ಅವ್ರು ಏನೇನ್ ಬೇಕ್ ಆಗ್ತಾವ್ ಅದೆಲ್ಲ ಅವ್ರ ಅಲ್ಲಿ ಸಪರೇಟ್ ಮಾಡ್ತಾರೆ ಅದೇ ರೀತಿ ಅವ್ರು ಚಾರ್ಜ್ ಅನ್ನು ಕೂಡ ಪೆ ಮಾಡ್ತಾರೆ.

ಆಹ್ಹ್ ಅಲ್ಲಿ ಒಬ್ರು ಹಾಡನ್ನ ಹಾಡ ಹತಾರ ಆ ದೇವಿಗೆ.

ಈ ಫೋಟೋದಾಗ ಒಂದ ಕಾರ್ ಗಾಡಿ ನಿಂತೈತಿ ಅದನ್ನ ಇಬ್ರು ಜನ ಅ ಅಣ್ಣಗಳು ಅ ಕ್ಲೀನ್ ಮಾಡ ಹತ್ತಾರು. ಆಹ್ಹ್--

ಈ ಫೋಟೋದಾಗ ನೀವ ಬಸ್ ಸ್ಟಾಪ್ ನ ನೋಡಾತಿರಿ ಬುಸಸ್ ಗುಳ್ ನಿಂತಾವು ರ ನೈಟ್ ಆಗಿದ್ ಕಾರ್ಣ ಯಾವ್ದೆ ಬಸ್ ಗುಳು ಹೊಂಟಿಲ್ಲಾ ಆ ಕಾರ್ಣ ಪ್ಯಾಸೆಂಜ್ರ್ಸ್ ಗಳು ಅಲ್ಲೇ ಮಾಲ್ಕಂಡಾರು.

ಯಾವ ರೀತಿ ಪ್ಲಾನ್ ಮುಂಚೆ ಪ್ಲಾನ್ ಮಾಡ್ತರ್ ಅನ್ನೋದನ್ನ ನೋಡಬಹುದು ಅಂದರ ಈ ರೀತಿ ಆಗ್ಬೇಕ್ ಅಂತ ಯಾವ ಟೈಪ್ ಪ್ಲಾನ್ ಮಾಡಿದರೆ ಅನ್ನೋದನ್ ಈ ಫೋಟೋ ದಾಗ ನಿಮ್ಗ--

ಓಹ್ಹ್ ಎಷ್ಟೋ ಜನ ಅಲ್ಲಿ ರನ್ನಿಂಗ್ ಮಾಡೋ ತರ ಸನ್ಸೆಟ್ ಆಗೈತಿ.

ಏರಿಯಾದ್ ಹಂಗೈತಿ ಒಬ್ರ ಯಾರೋ ಅಲ್ಲಿ ನಿಟ್ಟಿದರೆ ಒಟ್ಟಾರೆಯಾಗಿ ವಿವಸ್ ಸೂಪರ್ ಆಗೈತಿ.

ಒಟ್ಟಾರೆಯಾಗಿ ಬ್ಯಾಗ್ರೌಂಡ್ ನೀವ ಮತ್ ಅವ್ರ ತೆಕ್ಕೊಂಡಿದ್ ಫೋಟೋ ಸೂಪರ್ ಆಗೈತಿ.